ನಂಗೆ ಈ ಫೋಟೋ ಅಲ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ಫೆಡರಲ್ ಬ್ಯಾಂಕ್ ಎ.ಟಿ.ಎಂ. ಅಂತ ಹೇಳಿ. ಎ.ಟಿ.ಎಂ. ಇಂದ ನಮಗೆ ಲಾಟ್ ಆಫ್ ಯೂಸೆಸ್ ಅಂಡ್ ತುಂಬಾ ಬೆನಿಫಿಟ್ಸ್ ಇದೆ.

ಸೊ ಥ್ರೀ ಮೆಂಬರ್ ಬೈಕ್ ನಲಿ ಹೋಗೋದೇ ತುಂಬಾ ಡೆಂಗೇರ್ . ನಾವು ಕೆಲವು ರೂಲ್ಸ್ ಫಾಲೋ ಮಾಡಬೇಕು

ಈ ಫೋಟೋ ದಲ್ಲಿ ನಾನು ಏನು ನೋಡಬಹುದು ಅಂದರೆ ಒಂದು ಫ್ಲವರ್ ಸ್ಟೋರ್ . ಫ್ಲವರ್ ಅಂತ ಬಂದ್ರೆ ಲಾಟ್ಸ್ ಆಫ್ ಫ್ಲವರ್ಸ್ ವರ್ಡ್ ಅಂತ ತಗೊಂಡ್ರೆ ಹ್ --

ಈ ಫೋಟೋದ ಲ್ಲಿ ಸೂಪರ್ ಮಾರ್ಕೆಟ್ ಶಾಮ್ ಸೂಪರ್ ಮಾರ್ಕೆಟ್ ಅಂತ ಇದರಲ್ಲಿ ನಮಗೆ ಬೇಕಾಗಿರುವ ಪ್ರತಿಯೊಂದು ಹೋಂ ಪ್ರಾಡಕ್ಟ್ ಸಿಗುತ್ತೆ ಫ಼ಾರ್ ಎಕ್ಸಾಂಪಲ್ ಯಾವ್ದಾದ್ರೂ ಕುಕಿಂಗ್ ಥಿಂಗ್ಸ್ ಆಗಿರಬಹುದು.

ಈ ಫೋಟೋ ದಲ್ಲಿ ನನಗೊಂದು ನೇಚರ್ ಬೈ ಫಾಲ್ಸ್ ಕಾಣಿಸುತ್ತಾ ಇದೆ ಫುಲ್ ಗ್ರೀನರಿ ಅಹ್ ಅದರ ಮಧ್ಯದಲ್ಲಿ ಒಂದು ವಾಟರ್ ಫಾಲ್ಸ್ .